ಎರಡು ತಂಡಗಳಿವೆ ಎರಡು ತಂಡಗಳು ಮಾರಫಾಸ್ಟ್ ಮಾಡುತ್ತಿ ಒಂದು ಕಡೆ ಮಾರಫಾಸ್ಟ್ ಮಾಡುತ್ತಿದಾರೆ ಇನ್ನೊಂದು ಕಡೆ ಆಲಸತಿದ್ದಾರೆ.

ಬೇಕರಿ ಕಾಣ್ತಾ ಇದೆ ಬೇಕರಿ ಇದೆ ಇದರಲ್ಲಿ ಒಂದು ಅಂಗಡಿ ಬಾಳೆಹಣ್ಣು ಮಾರುವ ಅಂಗಡಿ ಬಾಳೆಹಣ್ಣ--

ಇಲ್ಲಿನ ಕಂಬಗಳನ್ನ ಹಾಕಿ ಮೇಲೆ ಮೆಸ್ಸ ನ್ನು ಹಾಕಿ--

ಆ ಸುಂದರವಾದ ಬಾಳೆ ಗಿಡಗಳಿವೆ ಮತ್ತು ಮಷೀನ್ ಗಳು ಇವೆ.

ಕಲರ್ ಕಲರ್ ಡ್ರೆಸ್ ಗಳನ್ನು ಹಾಕಿದ್ದಾರೆ.

ಎರಡು ಕರಿ ಕಲರ್ ಟೇಬಲು --